ಮನೆಯ ಆ ಬಲಭಾಗದಲ್ಲಿ ಒಂದು ದೇವಸ್ಥಾನದ ಗೋಪುರವಿದೆ.

ಗೋಪುರ ಗೋಪುರದ ಪಕ್ಕದಲ್ಲಿ ಒಂದು ಕೇಸರಿ ಬಣ್ಣದ ಧ್ವಜ ಇದೆ.

ಮತ್ತು ಇದರ ಮುಂಭಾಗದಲ್ಲಿ ಒಂದು ವಿಜಯಲಷ್ಮಿ ಗ್ರಾನೆಟ್ ಅಂತ ಬೋರ್ಡ ನ್ನು ಅಳವಡಿಲಾಗಿದೆ.

ಮತ್ತೆ ಡಾಕ್ಟರ್ ನಾಯಿಗೆ ಆ ಚೆಕ್ ಅಪ್ ಮಾಡುತ್ತಿದ್ದಾರೆ.

ಇದು ಒಂದು ಸಣ್ಣ ಮಕ್ಕಳು ಆಡುವ ಉದ್ಯಾನವನವಾಗಿದೆ.

ಆ ಇದರ ಸುತ್ತಮುತ್ತ ಅ ದೊಡ್ಡ ದೊಡ್ಡವಾದ ಮರಗಳು ಇವೆ.

ಇದರ ಮುಂಭಾಗದಲ್ಲಿ ಎರಡು ಟೂ ವೀಲರ್ ನಿಂತಿವೆ.